ಸನ್ ರೈಸ್ ಎಷ್ಟು ಚಂದವಾಗಿ ಈ ದೃಶ್ಯ ನೋಡ್ಲಿಕ್ಕೆ ಎಷ್ಟು ಚನಾಗಿದೆ ಈ ಮಂದಿರವನ್ನು ನೋಡ್ಲಿಕ್ಕೆ.

ಹ್ಮ್ಮ್ ಗಿಟಾರ್ ಅವೈಲೆಬಲ್ ಇದಾವೆ ಇಲ್ಲಿ.

ಮೇರೇ ಮ್ಯಾರೇಜ್ ಸೆರೆಮನಿ ಎಷ್ಟು ಚಂದವಾಗಿ ಮಾಡ್ತಾ ಇದಾರೆ.

ಸಿನ್ಸ್ ಪ್ರಾಜೆಕ್ಟ್ ಮಾಡಿ ತೋರಿಸ್ತಿದಾರೆ ಅವರ ಮೇಡಮ್ ನವರಿಗೆ.

ಗಿಟಾರ್ಸ್ ಅಂದ್ರೆ ಎಲ್ಲರಿಗೂ ಪಸಂದ್ ಬರುತ್ತದೆ

ಅದು ಎಸ್.ಎಮ್ ಕಾಲೇಜ್ ಅಂತೇ --

ಆಕಾಶ ಬುತ್ತಿ ಎಲ್ಲಾರು ಲೈಟಿಂಗ್ಸ್ ಮಾಡ್ತಾರೆ.

ಯೂಸ್ ಮಾಡೋದು ಒಳ್ಳೇದಲ್ಲಾ ನಮ್ ಆರೋಗ್ಯಕ್ಕಾಗಿ--

ಈ ಥರ ಶೇಡ್ ಇದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿ ಲುಕ್ ಕೊಡತ್ತಲ್ಲಾ ಬಿಲ್ಡಿಂಗ್ ಗೆ.

ಲೈನ್ ವೈಸ್ ಎಷ್ಟು ಸೈಲೆನ್ಸ್ ಆಗಿ ತಗೋಳ್ತಾಯಿದಾರೆ ಬುಕ್ಸ್ --